ಇಲ್ಲಿ ತುಂಬಾ ದೊಡ್ಡದಾದ ಹಸಿರಾದ ಮರಗಳಿವೆ.

ಮುಂಭಾಗದಲ್ಲಿ ನಾವು ಚಲನಚಿತ್ರದ ಪರದೆಯ ಮೇಲೆ ಸಿನಿಮಾಗಳನ್ನ ಕೂಡ ನೋಡುವಂತ ವ್ಯವಸ್ಥೆ.

ಇದು ಒಂದು ಮುಖ್ಯರಸ್ತೆಯ ಪಕ್ಕದಲ್ಲಿ ಇರುವಂತಹ ದೊಡ್ಡದಾದ ಶಾಲೆ.

ಹಾಗೆ ಅಲ್ಲಿ ವ ಮೂರು ಕೆಂಪು ವ ಬಣ್ಣದ ಚೇರ್ ಗಳಿವೆ.

ಹಾಗೆ ನಾವು ವಾಹನಗಳನ್ನ ರಿಪೇರಿ ಮಾಡಲಿಕ್ಕೆ ಉಪಯೋಗಿಸುವಂತಹ ಎಷ್ಟೊಂದು ಬೇರೆ ಬೇರೆ ತರಹದ ಸಲಕು ಸರಕು ಸಾಮಗ್ರಿಗಳು ಸಹ ಇದಾವೆ.

ಇಲ್ಲಿ ಸಿಬ್ಬಂದಿಯೊಂದಿಗೆ ಒಬ್ಬ ನೀಲಿ ಬಣ್ಣದ ಬಟ್ಟೆ ಹಾಕಿಕೊಂಡಿರುವಂತಹ ವ್ಯಕ್ತಿ ಏನೋ ಮಾತುಕತೆ ನಡೆಸಿದ್ದಾರೆ.

ಹಾಗೆ ಇನ್ನೊಬ್ಬರು ಅಲ್ಲೇ ಸರದಿ ಸಾಲಿನಲ್ಲಿ ಅವರ ಹಿಂದೆಯೇ ನಿಂತ್ಕೊಂಡಿದಾರೆ.

ಅದರ ಮುಂದುಗಡೆ ಒಂದು ಮೂರ್ನಾಲ್ಕು ಜನರು ಸಹ ಏನೋ ಕೆಲಸದಲ್ಲಿ ನಿರತರಾಗಿದ್ದಾರೆ.

ಆ ಒಂದ್ ಮಗು ಆಟ ಆಡ್ತಾ ಇದೆ ಹಾಗೆ ಅಮ್ಮ ಒಬ್ರು ನೋಡ್ಕೊಳ್ತಾ ಇದ್ದಾರಲ್ಲಿ.

ಇದು ಒಂದು ವಾಲಿಬಾಲಿನ ಆಟದ ಮೈದಾನದಂತೆ ಕಾಣಿಸ್ತಾಯಿದೆ.

ಇದು ಒಂದು ದೊಡ್ಡ ಕಟ್ಟಡದ ನೆಲಮಾಳಿಗೆ ಅಂದರೆ ಬೇಸ್ಮೆಂಟ್ .

ಎರಡು ಮೂರು ಸ್ಥರಗಳಲ್ಲಿ ವಾಹನಗಳನ್ನ ನಾವು ನಿಲ್ಲಿಸಬಹುದಾಗಿದೆ.

ಇದು ಒಂದು ಮೀನು ಮಾರಾಟದ ದೊಡ್ಡ ಅಂಗಡಿ.

ಇದು ಒಂದು ಮೂರು ಮಜಲಿನ ಕಟ್ಟಡ.

ಹಾಗೆ ಪಕ್ಕದಲ್ಲಿ ಒಂದು ಚಿಕ್ಕ ದೇವಸ್ಥಾನನೂ ಸಹ ಇದೆ.

ಜನರು ಅಲ್ಲಿ ಹೂವು ಹಣ್ಣುಗಳನ್ನ ಖರೀದಿ ಮಾಡೋದ್ರಲ್ಲಿ ತೊಡಗಿದಾರೆ.

ಇದು ಒಂದು ಹೋಟೆಲ್ ಅಥವಾ ರೆಸ್ಟೋರೆಂಟಿ ನ ಒಂದು ದೃಶ್ಯ.

ಆ ಕಾಲೇಜಿನ ಮುಂಭಾಗದಲ್ಲಿ ನಾವು ಎಷ್ಟೊಂದು ಸಾಲು ಸಾಲಾಗಿ ಅಶೋಕ ವೃಕ್ಷಗಳನ್ನ ನೆಡಲಾಗಿದೆ.

ಇಲ್ಲಿ ಸುತ್ತಮುತ್ತಲೂ ಹಸಿರಿನ ವಾತವರಣ ಇದೆ.

ಒಬ್ಬರು ಸೈಕಲ್ ಮೇಲೆ ಹೋಗ್ತಿದ್ದಾರೆ ಇನ್ನೊಬ್ಬರು ಮೋಟರ್ ಸೈಕಲ್ ಮೇಲೆ ಈ ಕಡೆ ಬರ್ತಾ ಇದ್ದಾರೆ.

ಇಲ್ಲಿ ತುಂಬ ಜನರು ಒಂದು ಕಟ್ಟಡದ ಮುಂಭಾಗದಲ್ಲಿ ಸೇರಿಕೊಂಡಿದ್ದಾರೆ.

ಆ ಕಟ್ಟಡದ ಮುಂಭಾಗದಲ್ಲಿ ಒಂದು ಬ್ಯಾನರ್ ಇದೆ ಆ.

ಹಾಗೆ ಕೆಲವೊಂದು ಬ್ಯಾಗುಗಳು ಚೀಲಗಳು ಮತ್ತೆ ವಾಟರ್ ಬಾಟಲ್ಗಳನ್ನು ಸಹಾ ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಆ ನೀರಿನಲ್ಲಿ ರಸ್ತೆ ಸವಾರರು ವಾಹನಗಾರರು ಹಾಗೂ ಒಂದು ನೀಲಿ ಬಣ್ಣದ ಬಸ್ ಹೋಗ್ತಾ ಇದಾವೆ.

ವ್ರತ್ತಕಾರದಲ್ಲಿ ಕಾರಂಜಿ ತರ ಕಾಣಸ್ತಾ ಇದೆ.

ಜನರು ಆ ಕಡೆಯಿಂದ ಈ ಕಡೆ ಓಡಾಡ್ತಾಯಿದಾರೆ.

ಹಾಗೆ ಬೇರೆ ಬೇರೆ ಬಣ್ಣಗಳಲ್ಲಿ ಅ ಸೆಲ್ಫ್ ಗಳಲ್ಲಿ ಏನೇನೋ ಎಲ್ಲಾನು ಹೊಂದಿಸಿ ಇಟ್ಟಿರುತ್ತಾರೆ.

ಇದು ಒಂದು ಸರಕು ಸಾಮಗ್ರಿಗಳನ್ನ ಸಾಗಿಸುವಂತಹ ಒಂದು ರೈಲು ಗಾಡಿ--

ಮತ್ತೆ ಕೆಲವೊಂದು ಸೈಕಲ್ ಸವಾರರು ಹಾಗೆ ದಾರಿಹೋಕರು ಅವುಗಳನ್ನ ನೋಡ್ತಾ ಇದರೆ.